ಹ್ಮ್ ಹ್ಮ್ ಹ್ಮ್, college life ಎಲ್ಲಾ ಹೆಂಗ ಇತ್ತ ನಿಮ್ದು? College life ಎಲ್ಲಾ ಭಾರಿ memorable days ರೀ ಅವೆಲ್ಲಾ.

ನಾವೆಲ್ಲಾ ಬಾಳ enjoy ಮಾಡ್ತಿದ್ವಿ, ಎಲ್ಲಾ movies ಹೋಗ್ತಿದ್ವಿ, ಎಲ್ಲಾ ಇದ period ಎಲ್ಲಾ bunk ಮಾಡ್ ಮಾಡಿ, movie ಹೋಗ್ತಿದ್ವಿ.

ಹಾ ಹಾ, period ಎಲ್ಲಾ bunk ಮಾಡಿ film ಹೋಗ್ತಿದ್ರಿ? ಹ್ಮ್, ನೀವ್ ಏನೇನ್ ಮಾಡ್ತಿದ್ರೀ?

ನಾವ್ ಏನಿಲ್ರೀ, ನಾವ್ regular student college ಅಲ್ಲಿ .

Morning college ಅಂದ್ರ ಹನ್ನೊಂದು ಹನ್ನೊಂದುವರೆಗೆ ಮುಗ್ದಬಿಡ್ತಿತ್ತ ನಮ್ಮ್ college .

ಆಮೇಲೆ study ಇಲ್ಲಾ, ಆಮೇಲೆ ಒಂದೂ ಹನ್ನೊಂದುವರೆಗ start ಆಗ್ತಿತ್ತಲ್ಲಾ film ಎಲ್ಲಾ.

ಹನ್ನೊಂದ ಹನ್ನೊಂದ ಘಂಟೆ ಹನ್ನೊಂದುವರೆಯಿಂದ, ಮೂರು ಘಂಟೆವರ್ಗು ಒಂದ film ನೋಡಿ ಆಮೇಲೆ ಊರಿಗ್ ಹೋಗುದು.

ಊರಿಗ್ ಹೋಗಿ ಸಂಜೆ ನಾ ಐದರಿಂದ ಆರು ಏಳು ಘಂಟೆ ಹೊರಗಡೆ ಅಡ್ಡ್ಯಾಡಿ, ಆಮೇಲೆ study . ಓ ಹಂಗ, ನಾವು ಒಬ್ರ sir ಇದ್ರರೀ ನಮ್ಗ, maths period ದವರ ಅವ್ರ ಬಾಳ ಕಿರಿಕಿದ್ರ ಅವ್ರಿಗೇ ಬಾಳ ಕಾಡಸ್ತಿದ್ವಿ ನಾವ. ಹಾ ಹಾ ಹಾ .

ನೀವು ಇಂತಾವ್ ಏನಾರ memories ಇರ್ತಾವಲ್ಲಾ ನಿಮ್ದು, ಹಂಗೇನಾದ್ರೂ ಇದ್ರೆ share ಮಾಡ್ರಿ college life ದ್ದು. ನಮ್ಗೆಲ್ಲಾ ಬರಿ ಇವ್ರ ಇದ್ರ ಯಾರೂ madam, madam ಇದ್ರು ಎಲ್ಲಾರು, sir ಯಾರು ಇರಲಿಲ್ಲಾ ಎಲ್ಲಾ subject ಗು ಅವ್ರೆ.

ಹಂಗಾಗಿ ಯಾವದು class miss ಮಾಡ್ತಿರ್ಲಿಲ್ಲ.

ಹ್ಮ್ ಬಾಳ obedient student ಇದ್ರೇನ ನೀವ್? Obedient ಅಂತಲ್ಲಾ, ಅಂದ್ರ morning ಅಲ್ಲಾ ಏನ್ ಬೇರೆ bunk ಮಾಡಾಕೂ ಆಗ್ತಿರ್ಲಿಲ್ಲಾ ಮನೇಲಿ ಏನಾದ್ರು ಹೇಳಿ ಅಲ್ಲಿ ಹೋಗ್ತಿನಿ ಇಲ್ಲಿ ಹೋಗ್ತಿನಿ ಅಂತ ಹೇಳಿ college bunk ಮಾಡಕ್ಕಾಗ್ತಿರ್ಲಿಲ್ಲಾ.

College ಬಿಡಕ್ಕ ಆಗತಿರ್ಲಿಲ್ಲಾ.

ಹ್ಮ್, ಮತ್ತೆ teachers ಯೆಲ್ಲಾ ನಮ್ಗ ಬಾಳ regular student ಅಂತಕ್ಷಣ ನಮ್ಗ ಸ್ವಲ್ಪ, ಪ್ರೀತಿ ಜಾಸ್ತಿ ಇತ್ತು.

ಯಾವತ್ತಾದ್ರು ಒಂದು ವಾರ ರಜೆ ಹಾಕಿದ್ರು ಕೇಳ್ತಾ ಇರಲಿಲ್ಲಾ, ಏನೋ ಬೇರೆ ಏನೋ ಆಗಿರಬಹುದು ಏನೊ ಆತರ ಅಂತ ಸುಮ್ನೆ ಇರ್ತಿದ್ರು. ಕಾಡಸ್ತಿರ್ಲಿಲ್ಲಾ, ನಾವೆ ಅವ್ರಿಗೆ ಕಾಡಸ್ತಾ ಇದ್ವಿ ಹೂಂ. ಅವೆಲ್ಲಾ ಬಾಳ ಸವಿ ನೆನಪುಗಳ ಅಂತಾರಲ್ಲಾ ಹಂಗ. ಹಂಗ, ನಾವು ಮೂರು ಜನ ಇದ್ವಿ, ವೀರೆಶ ಅಂತ ಒಬ್ಬನು ಇನ್ನೊಂಬೊನು ಪಟ್ಟಣಶೆಟ್ಟಿ ಅಂತ ಹೇಳಿ, ಮೂರು ಜನ ಹೊದ್ರು college ಹೊದ್ರು ಮೂರು ಜನ ಬಂದ್ರು ಮೂರು ಜನ ಅವ್ರು hostel ಲ್ಲಿ ಅದ್ರು ನಮ್ದು college ಮುಗಿತಂದ್ರ. ಅವ್ರ hostel ಅಲ್ಲೆ tent ಹೊಡಿಯುದ ಸಂಜಿವರ್ಗು, ಅಲ್ಲೆ ಅಡ್ಗೆ ಮಾಡುದು, ಊಟಾ ಮಾಡುದು film ಹೋದ್ರ ಮೂರು ಜನ film ಹೋಗುದು ಹಂಗೆ.

ನಾವು ಹಂಗ ಇದ್ವಿ ರೀ ನಂಗು .

ಹಾ ನಂದ ಬಾಳ best friends ಇದ್ರ ಇಬ್ರ ಮಂದಿ ಸಾವಿತ್ರಿ ಮತ್ತ ಪೂನಮ್ ಅಂತ ಹೇಳಿ, ಅವ್ರು ಅಲ್ಲಿ localities ಹಂಗಾಗಿ ಅವ್ರ ಏನ ಒಂದ್ ಇದ್ರುನು ನನಗ್ ಕರ್ಕೊಂಡೆ ಹೋಗುದ ನನ್ ಬಿಟ್ಟ ಏನು ಮಾಡ್ತಿರಲಿಲ್ಲಾ.

ಮಧ್ಯಾಹ್ನ ಊಟಕ್ಕ ಅವ್ರ ಮನಿಯಿಂದ ತರ್ತಿದ್ರ ನಾನ ಅಲ್ಲೆ hostel ಒಳಗ ಇದ್ದೆ PG ಒಳಗ ಇದ್ದೆ, ನನ್ನ ಸಮಂದ extra ಒಂದೊಂದ್ ಡಬ್ಬಿ ತರ್ತಿದ್ರ. ಹಾ ಹಾ ಹಾ ಅವ್ರ ಜೊತಿನ ಊಟಾ ಮಾಡ್ತಿದ್ರಿ ನೀವ್ ಹಂಗಿದ್ರೆ, daily ? ಅವ್ರ ಜೊತೆಗೆ ಊಟಾ ಮಾಡುದ, ಅವ್ರ ಏನೊಂದ ಒಂದ್ ಸಣ್ಣದ್ ಒಂದ್ ಏನೊಂದ್ ಒಂದ್ಸಾಮಾನ್ ತಗೊಂಡ್ರು ನನ್ನ ಬಿಟ್ಟ ತಗೋಳತಿದ್ದಿಲ್ಲಾ ಅಷ್ಟ best friends ಅವ್ರ ನಂಗ.

ಇನ್ನು ತನಾ phone touch ಒಳಗ ಅದಾರ. ಹ್ಮ್ ಹ್ಮ್ ಹ್ಮ್ ಹ್ಮ್ . ಅಂದ್ರು friends ಬಾಳ ಹಿಂಗ ಏನ sweet memories ಅಂದ್ರ, ಸವಿ ನೆನಪುಗಳು ಅಂತಾರಲ್ಲಾ ಆತರ ಮರ್ಯಾಕ ಆಗುದಿಲ್ಲಾ. ಹೌದ ಹೌದ ನಾವ college ಲ್ಲಿ ಇರುವಾಗ ನಮ್ಮ college ಎದುರುಗಡೆ ಮಂಜುನಾಥ ದರ್ಶಿನಿ ಅಂತ hotel ಇತ್ತು.

ಅದ್ರಲ್ಲಿ ಎರಡುವರೆ ರೂಪಾಯಿಗೆ ಮೈಸೂರ ಬಜ್ಜಿ ಕೊಡ್ತಿದ್ದ ಅವಾ ಆವಾಗಾ.

ಮತ್ತ ಅದರ taste ಹೆಂಗ ಅಂದ್ರೆ ಅದ್ರಲ್ಲಿ queue ಹಚ್ಚಿ ಬಂದು ಜನಾ ತಿಂತಾ ಇದ್ರು ಅಲ್ಲಿ. ನಂಗೆ call ಬರಾತೇತಿ ತಡ್ರಿ, ಮತ್ತ ಮಾಡ್ತೇನಿ ನಾನ ನಿಮ್ಗ.

Hai ಶ್ರೀವಿದ್ಯಾ ನಾನು ಶ್ರುತಿ ಮಾತಾಡುದು ನೀನ್ ಹೇಗಿದ್ದಿ? ಆ ನಾನು ಹುಷಾರಿದ್ದೇನೆ ನೀನು? ನಾನ್ಸ ಚೆನ್ನಾಗಿದ್ದೇನೆ ಮತ್ತೆ ವಿಶೇಷ?

ಹೇಳ್ಬೇಕು . ಎಂತ ಮಾಡ್ತಾ ಇದ್ದಿ ಈಗ ರಜೆ ಅಲ್ಲ ಗಮ್ಮತಾ.

ಆ ರಜೆಯಲ್ಲಿ ಗಮ್ಮತ್ ಮೊನ್ನೇ ಹೀಗೆ ಒಂದ್ ನಾಲ್ಕೈದು ಕಡೆಯೆಲ್ಲಾ ಹೋಗಿ ಬಂದೆ ಒಂತರಾ ಮನೆಯಲ್ಲಿ ಕೂತು bore ಆಗ್ತದಲ್ಲ ಹಾಗೆ. ಹೌದು ಯಾರೆಲ್ಲ ಎಲ್ಲೆಲ್ಲಾ ಹೋಗಿ ಬಂದೆ?

ಅಲ್ಲಿಗೆ ಹ ಜಾಂಬೂರಿ ಇತ್ತಲ್ಲ ಅದೊಳ್ಳೆ ಗಮ್ಮತ್ ಆಯ್ತಾಂತಲ್ಲ? ನಾನ್ ಬರ್ಬೇಕು ಅಂತ ಅಂದುಕೊಂಡದ್ದು ಆಗ್ಲೇ ಇಲ್ಲ. ಹ ಹ ಹ ನಾ ಹೋಗಿದ್ದೆ ಮೊನ್ನೆ friends ಒಟ್ಟಿಗೆ ಹೊದ್ದು.

ಗೌಜ್ ಅಂದ್ರೆ ಗೌಜ್ ಎಬೋ ಜನ ಅಂದ್ರೆ ಜನ ಅಲ್ಲಿ . ಜನ ನೋಡಿದ್ರೆ ಮಂಡೆ ಬೆಚ್ಚ ಆಗ್ಬೇಕಲ್ಲ. ಹೌದು ಎಬೋ ಜನ ನಾವ್ ನಿಂತ್ರೆ ಸಾಕು ದೂಡಿಕೊಂಡು ನಮ್ಮನ್ನೇ ಹೋಗ್ತಾರೆ ಅಷ್ಟು ಜನ ಇದ್ರು ಧೂಳುಸ ಅವಸ್ತೆ. ಹೌದು ಮತ್ತೆ ಆಳ್ವಾಸ್ ಅಲ್ಲಿ ಎಲ್ಲಾ ಗಮ್ಮತ್ ಮಾಡ್ತಾರೆ ಆಯ್ತಾ ಎಂತ ಮಾಡಿದ್ರೆಸ. ಇರ್ತದೆ ಅವರದ್ದೆಲ್ಲಾ. arrangement ಎಲ್ಲಾ ನೋಡ್ಬೇಕು ಅದೇ ಚಂದ ನೋಡ್ಲಿಕ್ಕೇ ಚಂದ ಅದೆಲ್ಲಾ. ಹೌದು full decorations ಎಲ್ಲಾ ಭಯಂಕರ ಇರ್ತದೆ ಹಾಗೆ. ಮತ್ತೆ? ಮತ್ತೆ ಎಂತ ಇಲ್ಲವ ಈಗ ಈಗೆಲ್ಲಾ final year ನೀನುಂತ ಹೇಳ್ವಾಗ ಈಗ ನಿಮ್ಗೆ exam ಯಾವಾಗ ಮಾರ್ಚ್ ಅಲ್ಲಿಯಾ? ಆ ಅಲ್ಲ ಫೆಬ್ರವರಿ ಐದ್ರಿಂದ start ಆಗಿದೆ. ಆಗುತ್ತೆ ಫೆಬ್ರವರಿ twenty ಆಗ್ವಾಗ ಮುಗಿಬೋದು exam ಅದೇ ಫೆಬ್ರವರಿ ಇಂದವಾ ಹ್ಮ್ ಅಲ್ಲ. ನ ಈ ಕೊರೋನ ಬಂದು ಎಲ್ಲಾ time table ಎಲ್ಲಾ ಉಲ್ಟಾ ಪಲ್ಟಾ ಆಗಿದೆ ಅಲ್ಲಾ ಗೊತ್ತೇ ಆಗುದಿಲ್ಲ. ಹ್ಮ್ ಹೌದು ಅದೇ ಮೊದ್ಲಾದ್ರೆ ಒಂದು ಮಾರ್ಚ್ ಅಲ್ಲಿ exam ಮಾಡಿ ಮುಗಿಸ್ತಿದ್ರು ಈಗ ಎಲ್ಲಾ.

ಒಬ್ಬೊಬ್ರಿಗೆ ಒಂದೊಂದು time ಅಲ್ಲಿ exam ಮಾಡ್ತಾ ಇದ್ದಾರೆ. ಹ್ಮ್ ಹೌದು ಮತ್ತೆ ಎಂತ ಈ ಸಲ ಜೂನ್ ಅಲ್ಲಿ ಮುಗಿಸ್ಬೇಕುಂತಾ. ಬೇಕಾಗಿರುವ class ಅದೇ ಅದೇ ಎಲ್ಲಾ ಕಮ್ಮಿ ಕಮ್ಮಿ ಮಾಡಿದ್ದಾರೆ. ಹ್ಮ್. ನಾನ್ ಹೀಗೆ ನ ನಾನ್ final year ಅಲ್ಲಿ ಇರುವಾಗ ಗೊತ್ತಾ ನಾವು ಸೆಪ್ಟೆಂಬರ್ ಹೌದು ಸೆಪ್ಟೆಂಬರ್ ಅಲ್ಲಿ ನಮ್ದು final year ಮುಗ್ದದ್ದಾಂತ. ಆ ಹೌದು ನಿಮ್ಮಲ್ಲಿ ಆ. ಆಲ್ವಾ lockdown ಎಲ್ಲಾ ಇದಾದದಷ್ಟೇ ಅಲ್ಲ. ಹೌದು. ನಮ್ಗೀಸಲ class duration ಎ ಕಮ್ಮಿ ಮಾಡಿದ್ದಾರೆ ಅಂದ್ರೆ ಆ ಎರಡುವರೆ ತಿಂಗಳಲ್ಲೇ ಮುಗಿಸುವ ಹಾಗೆ ಹಾಗೆ. ಹ್ಮ್ ಆ ಹಾಗೆಕಮ್ಮಿ ಮಾಡಿದ್ರೆ ಆ ಇದಂತು ಕಮ್ಮಿ ಮಾಡ್ಲಿಕ್ಕಿಲ್ಲ syllabus ಎಲ್ಲ ಅಲ್ವ. Syllabus ಹಾಗೆ ಉಂಟು class ಮಾತ್ರ ಜಾಸ್ತಿ ಮಾಡಿ ಮುಗಿಸ್ತಾರೆ ಬೇಗ ಮುಗಿಸ್ತಾರೆಂತ ಅಷ್ಟೆ. ಎಂತ ಮಾಡುದು ಹೀಗೆ ಹೀಗೆ ಹೋಗ್ತದೆ ಅಷ್ಟೆ. ಹ್ಮ್ ಅದೇ ಚ ಆಯ್ತಾ? ಹಾ ಆಯ್ತು ನಿಂದಾಯ್ತ?

ಎಂತ ತಿಂದದ್ದಾ? ಅದೇ ಆ ದೋಸೆ ದೋಸೆ . ಹಾಗೆ ಮಾತಾಡಿ ಆಯ್ತು ಸುಮಾರು ಯಾವತ್ತಾದ್ರೂ ಸಿಕ್ಕುವ ನಾವು. ಅದೆ ಸಿಗುವ ಸರಿ. ಸಿಗುವ ಆಚೆ ಬಂದಾಗ ನಾನು ಯಾವತ್ತಾದ್ರು ಹೇಳ್ತೇನೆ. ಆ ಸರಿ ಹಾಗಿದ್ರೆ ಸರಿ bye, bye. Bye.

ಹಾ. coffee ಆಯ್ತಾ.

ಮತ್ತೆ weekend ಬರ್ತಿದೆ ಎಲ್ಲಿಗಾದ್ರೂ movie ಗೆ ಹೋಗೊ plan ಇದ್ಯಾ?

ನಾವಿಲ್ಲೆ mobile ಅಲ್ಲೇ ನೋಡುದು ಸಿಕ್ಕಿದ್ದನ್ನು.

ಯಾವ್ದು recent ಆಗಿ ನೋಡಿದ್ರಿ?

Recent ಈಗ ಅದೇ ನಾನಾಗಿ theatre ಗೆ ಹೋಗುದು ಕಡಿಮೆ ನಾನಿಲ್ಲೇ mobile ಅಲ್ಲಿ Netflix ಆ ರೀತಿ ನೋಡುದು.

ನಾನು recent ನೋಡ್ಲಿಲ್ಲ ಇನ್ನು plan ಮಾಡ್ತಾ ಅಷ್ಟೇ. ಹಾ ಬಂದಿದೆ ಅಲ್ಲ Avatar .

ಇಲ್ಲಾ ನಾನು ನೋಡ್ಬೇಕು family ಅವ್ರು ಯಾರು free ಇಲ್ಲ.

ಹಾ friends ಒಟ್ಟಿಗೆ ಹೋಗ್ಬೇಕಲ್ವಾ.

ಮತ್ತೆ TV ಯಲ್ಲಿ ಕಾಂತಾರ ನೋಡಿದ್ರಾ?